ತ್ತು ಉದ್ದನೇ ಕಂಬವಿದೆ ಮತ್ತು ಗಿಡ ಮರಗಳಿವೆ.

ಒಬ್ಬ ವ್ಯಕ್ತಿ ಕುಳಿತುಕೊಳ್ಳುವಂತಹ ಒಂದು ಚೇರು ಟಿಯ ಮೇಲಿ ಅದರ ಹಿಮ್ ಅದರ ಆಸ್ಪತ್ರೆಯಲ್ಲಿರುವಂತಹ ಸಾಮಾನುಗಳಿವೆ.

ಮತ್ತು ಅದರ ಪಕ್ಕಕ್ಕೆ ಒಂದು ಗಾಜಿನ ಪರದೆ ಇದೆ ಮತ್ತು ಅದರ ಮುಂದೆ ಒಂದು ಗೋಡೆ ಇದೆ.

ಮತ್ತೆ ಈ ಮ ಈ ಮನೆವನ್ನು ನೋಡಿದ್ರೆ ಅದ್ಭುತವಾದಂತಹ ಮನೆಯಾಗಿದೆ ಇಲ್ಲಿ --

ಮದುರೈ ಮೆಸ್ ಎಂಬ ಇದರ ಹೆಸರು ಇದು ಪತ್ ಪತ್ರಾಸಿನಿಂದ ಕೂಡಿದೆ.

ಅಲ್ಲಿ ಒಬ್ಬ ಅಕ್ತಿಯನು ನಿಂತುಕೊಂಡು ಫೋಟೊ ಯನ್ನು ತೆಗೆದುಕೊಂಡಿರ್ದುತ್ತಾನೆ.

ಈ ಚಿತ್ರದಲ್ಲಿ ನೋಡಿರುವ ಹಾಗೆ ಸೆಲೆಕ್ಟ್ಸ್ ಎಂಬುವ ಒಂದು ಅಂಗಡಿಯಿದೆ.

ಈ ಚಿತ್ರದಲ್ಲಿ ನೋಡಿರುವ ಹಾಗೆ ಇದೊಂದು ಸುಂದರವಾದ ವಾತಾವರಣ ವಾ- ಕಾಣುತ್ತಿದೆ.

ಮೂರ ಮೂರ ಜನ ವ್ಯಕ್ತಿಗಳು ಕುಳಿತಿದ್ದಾರೆ ಮತ್ತು ಅದರ ಪಕ್ಕದಲಿ ಮನೆಯಗಳಿವೆ.

ಈ ಚಿತ್ರದಲ್ಲಿ ನೋಡಿರುವ ಹಾಗೆ ಇದೊಂದು ಸರ್ಕಾರಿ ಬಸ್ ಹಾಗಿ ಕಾಣುತ್ತಿದೆ.

ಮತ್ತು ಅಲ್ಲಿ ಆಟದ ಮೈದಾನ ಇದ್ದೆ.

ಇಲ್ಲಿ ಹಲವಾರು ಆರುವತ್ತು ಕ್ಕು ಹೆಚ್ಚು ಡೆಸ್ಕ್ ಗಳಿವೆ

ಪ್ರತಿ ವಿದ್ಯಾರ್ಥಿಗಳಿಗೆ ಕುಂಡಲು ಡಸ್ಕ್ ನ ವ್ಯವಸ್ಥೆ ಇಲ್ಲಿ ಮಾಡಿರುತ್ತಾರೆ.

ನೋಡಲು ಬಹಳ ಸುಂದರವಾಗಿದೆ ಆ ಮನೆ ಮುಂದೆ ಒಂದು ಗೇಟ್ ಇದೆ ಕಬ್ಬಿಣದ ಕಬ್ಬಿಣದಿಂದ ಮಾಡಿರುವಂತ ಗೇಟ್ ಅದು.

ಈ ಬಸ್ ನಿಲ್ದಾಣದಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾರೆ.

ಈ ದೃಶ್ಯದಲ್ಲಿ ನೋಡಿರುವ ಹಾಗೆ ಇದು ಔಷಧಾಲಯ ಇಲ್ಲಿ ಜನರು ಕೊಂಡುಕೊಳ್ಳಲು ಔಷಧಾಲಯದಲ್ಲಿ ಬಂದಿರುತ್ತಾರೆ.

ಈ ಚಿತ್ರದಲ್ಲಿ ನೋಡಿರುವ ಹಾಗೆ ಇಲ್ಲಿ ಹಲವಾರು ಮನೆಗಳು ಅಥವಾ ಅಪಾರ್ಟ್ಮೆಂಟ್ ಅನ್ನಬಹುದು.

ಇಲ್ಲಿ ಹಲವಾರು ಜನರು ಊಟ ಮಾಡುತ್ತಿದ್ದಾರೆ ಮತ್ತು ಇಲ್ಲಿ ಫ್ಯಾನ್ ಇದೆ ಟಿ_ವಿ ಇದೆ.